ನಾವು ಇಲ್ಲಿ ನೋಡ್ತಾ ಇದ್ದೇವೆ ನಥಿಂಗ್ ಬಟ್ ಒಂದೊಂದಾಗಿ ವೀಲ್ ಚೇರ್ಸ್ ಇದೆ ಮಿರರ್ ಕೂಡ ಇದೆ .

ಇವನು ಬೋಟಿಂಗ್ ಕೂಡ ಹೋಗ್ತಾ ಇದ್ದಾನೆ ಹಿಂಭಾಗದಲ್ಲಿ ಮರಗಳಿವೆ .

ನೀವು ಇಲ್ಲಿ ನೋಡ್ತಾ ಇದ್ದೀರಾ ನಥಿಂಗ್ ಬಟ್ ಒಂದು ಇದೊಂದು ಪಾಟ್ನಂತಿದೆ ನೀರಿದೆ.

ದೊಡ್ಡ ಮರ ಕೂಡ ಇದೆ ಹಾಗೆ ಅಲ್ಲಿ ಜನ ಇದ್ದಾರೆ ಓಡಾಡ್ಲಿಕ್ಕೆ ರೋಡ್ ಕೂಡ ಇದೆ .

ಇಲ್ಲಿ ಬಸ್ಸುಗಳು ಕೂಡ ಕೆಂಪು ಕಲರ್ ಕಾಂಬಿನೇಷನ್ ಅಲ್ಲಿ ಇದೆ ನೋಡಿ ಬಸ್ಗಳು ಹೇಗೆ ಕೂಡ ಇದೆ ಒಬ್ಬ ವ್ಯಕ್ತಿ ಕೂಡ ಇದ್ದಾನೆ ಪಕ್ಕದಲ್ಲಿ.

ಮುಂಭಾಗದಲ್ಲಿ ಕಾರುಗಳು ಬಸ್ಸುಗಳು ಕೂಡ ನಿಂತಿ --